ಓದಿದ್ದು ಯಾರಾನ ಎಕ್ಸಾಮ್ ಪರ್ಪೋಸ್ ತಗೊಂಡೆ ಯೂಸ್ ಆಗ್ತೈತಿ ಮತ್ತೆ ಅದನ್ನ ಓದೋದ್ರಿಂದ ಎಲ್ಲಾ ಜ್ಞಾನನು ಹೆಚ್ಚಿಗೆ ಆಗ್ತೈತಿ.

ಇದು ಚೆರ್ಚ್ ಚರ್ಚ್ ಒಳಗೆ ಎಲ್ಲ ಮಂದಿ ಒಂದು ಕೆಲಸ ಒಂದು ಮದ್ವೆ ಮಾಡಕತರು ಮದ್ವೆ ಮಾಡ್ಕೊಂತ ಎಲ್ಲರೂ ಹೆಣ್ಣುಮಗಳ ಬಿಲ್ಲಿ ಅರವಿ ಹಾಕೊಂದಾಳು ಗಂಡು ಮಕ್ಲು ಎಲ್ಲರೂ ಪ್ಯಾಂಟು ಶುರತ್ ಹಾಕಿಕೊಂಡರು.

ಗೊತಿಲ್ದೆ ಯಾವ್ದೋ ಒಬ್ಬ ಮನುಷ್ಯ ಅಡ್ಡಾಡಕತ್ತ್ಯಾನು. ಆ ನಾವ್ ಪರಿಚೆಯೊಳಗ್ ನಾವ್ ತೊಂದ್ರೆ ಇದ್ರೆ ಹೇಳ್ಕೊಬೋದು ನಾವು ಅಲ್ಲೇ ಅವು --

ಇದು ಒಂದು ದವಾಕಾನೆ ದವಾಕಾನೆ ಒಂದು ಪ್ರಸ್ತುತೇ ಸ್ತ್ರೀ ಹೀರೋರಿಗೆ ಮತ್ತು ಮಕ್ಕಳವಿಭಾಗ ಇಲ್ಲಿ ಮಕ್ಕಳು ತೊಂದ್ರೆ ಆದ್ರೆ ಕರ್ಕೊಂಡು ಹೋಗ್ತಿವಿ ನಾವು ಚಿಕಿತ್ಸೆ ಕೊಡಿಸಬಹುದು ಮತ್ತೆ ಸ್ತ್ರೀಯರಿಗೂ ಏನಾದ್ರೂ ತೊಂದರೆ ಆರೆ --

ಈ ಫೋಟೋ ದಾಗ್ನು ಅಂಗಡಿಗಳು ಬಹಳ ಅದಾವು ಇಲ್ಲಿ ತರಕಾರಿ ಅಂಗಡಿಗಳು ಅದಾವು ಹಣ್ಣಿನ ಅಂಗಡಿಗಳು ಅದಾವು ಮತ್ತೆ ಹಣ್ಣಿನ ಅಂಗಡಿ ಕಲ್ಲಂಗಡಿ ಹಣ್ಣು ಮೋಸಂಬಿ ಬಾಳೆಹಣ್ಣು ಎಲ್ಲಾ ಮಾರಕತಾವು ಅದರ ಮುಂದ ನಾವು ಒಂದು ಪ್ಲಾಸ್ಟಿಕ್ ದ ಅಂಗಡಿ ಐತಿ.

ಇಲ್ಲಿ ಬಕೆಟ್ ಕಿಕ್ ಎಲ್ಲ ಮಾರಕತಾವು ಮತ್ತೆ ಪೈಪ್ ಇದೆಲ್ಲ ಸಿಕ್ಕವು ಅಂಗಡಿಯಲ್ಲಿ ತಗೋಬಹುದು. ನಾವು--

ನಮಗೆ ಏನಾದರೂ ತೊಂದರೆ ಆದರೆ ಹೋಗಿ ಹೇಳಿರಬಹುದು. ನಾವು ಪಾಲಿಕೆ ನೋಯ್ತೆ ದೊಡ್ಡ ಮುಂದ್ ಧ್ವಜದ ಕಟ್ಟೇನು ಐತೆ ದೊಡ್ಡ ದೊಡ್ಡ ಕಟ್ಟೆಗಳು ಮಾಡ್ಬೋದು ಸ್ಕೂಲ್ ನಾವು ಧ್ವಜದ ಕಟ್ಯಾಗ ಧ್ವಜನು ಏರಿಸಬಹುದು ನೋಡಾಕನು ಚಲೋ ಐತಿ.

ಬೇರೆ ಊರಿಂದ ಯಾರೋ ಹುಡುಗಿಯರು ಬಂದಿರುತ್ತಾರೆ ಅವ್ರ್ಗೆ ಉಳಿದ ಕೆಲಸ ನಮಿಗೆ ಶೆಡ್ಯೂಲ್ ಲ್ಲೂ ಅಥವಾ ವಿದ್ಯಾ ತಿಂಡಿಯಲ್ಲ ಮಾಡ್ ಕೊಡಬಹುದು ವಿದ್ಯಾರ್ಥಿಗಳು ಎಲ್ಲಾ ಆರಾಮ್ ಇರಬಹುದು.

ಮತ್ತೆ ಇಬ್ರೂ ಪ್ಲೇಯರ್ಸ್ ಆಡಬಹುದು ಇದನ್ನ ಮತ್ತೆ ಮಾಡಿದ್ರೆ ಎಲ್ಲರೂ ಫಿಟ್ನೆಸ್ ಆಗಿ ಇರಬಹುದು ಆರಾಮ ಮತ್ತೆ ಆಮೇಲೆ ಇದ್ರಾಗೆ ಒಂದೇ ಪ ನೆಟ್ ಇರತೇತಿ ನೆಟ್ ಆಸಪಸ ಅರಾ ಪಾರ ಎಲ್ಲಾ ಆಡಬೇಕು ಇಲ್ಲಾಂದ್ರೆ ಬೇರೆ ಕಡೆ ಹೋಗಿದ್ರೆ ಹುಟ್ಟೋ ಕಾರು --

ಇದು ಲೈಬ್ರರಿ ಲೈಬ್ರರಿ ಒಳಗರ್ ಬಹಳಷ್ಟು ಬುಕ್ ಇದಾವು ಮತ್ತೆ ಪೇಪರ್ಗಳು ಆದವು ಮ್ಯಾಕ್ಸಿರಿಗಳು ಇದಾವು ಹುಡುಗ ಒಬಾವ್ ಕೂತ ಓದಾತನ ಬುಕ್ ತೊಗೊಂದ್ ಓದುದರಿಂದ್ ಅವಂಗೂ ಬಹಳ ಉಪಯೋಗ ಆಗತೈತಿ ಆವಂದ್ ಧ್ಯಾನ ಹೆಚಾಗತೈತಿ.

ಇಲ್ಲಿ ದೊಡ್ಡ ದೊಡ್ಡ ಮರಗಳು ಕಾಣಕತಾವು ಅಲ್ಲಿ ಹಣ್ಣುಗಳ ಸಹ ಗಿಡಗಳು ಇರಬೇಕು ಹಣ್ಣು ಮರಗಳು ಇರಬೇಕು ಮ್ಯಾಲೆ ಆಕಾಶ ಮಸ್ತ್ ಕಾಣಕತ್ತಿ ಎಲ್ಲ ಮಸ್ತ್ ಮಸ್ತು ಕಣತೈತಿ.